ಮತ್ತು ಅದರ ಮುಂದ್ಗಡೆ ಹಚ್ಚ ಹಸಿರುದಿಂದ ಗಿಡಗಳನ್ನು ಕಾಣಿಸುತ್ತಿದೆ.

ಒಬ್ಬ ಮನುಷ್ಯನು ಉರಿಯಂ ಕೈ ಅನ್ನು ಹಾಡಿಸುತ್ತಿದ್ದಾನೆ.

ಹಚ್ಚ ಹಸಿರಿಂದ ಸಣ್ಣವಾದ ಹುಲ್ಲುಗಳನ್ನು ಬೆಳೆದಿದೆ.

ಮತ್ ಆ ನೀರಿನ ಮೇಲ್ಗಡೆ ಒಂದು ಮಷಿನ್ ಅನ್ನು ಕಾಣಿಸುತ್ತಿದೆ.

ಇಲ್ಲಿ ಒಂದು ಯಲ್ಲೋ ಕಲರ್ ಮತ್ತು ಬ್ಲೂ ಕಲರಿನ ಗಿಟಾರ್ಸ್ ಗಳನ್ನು ಕಾಣುಸುತ್ತಿದೆ.

ಮತ್ ಮೇಲೆ ಒಂದು ಹೇರ್ ಎಕ್ಸೆಪ್ಶನ್ ಪ್ರೊಫೆಷನಲ್ ಸೇಲ್ಸ್ ಅಂತ ಒಂದು ಪೋಸ್ಟರ ನ್ನು ಹಾಕಿಲದ್ದಾರೆ.

ಮನೆ ಇಬ್ಬರ ಮನುಷ್ಯರಲ್ಲಿ ಒಂದು ಪಾಂಡ ಬಗಪ್ಲೇ ಕಾಣಿಸುತಿದ್ದೇನೆ.

ರೋಡಿನ ತೆಳಗಡೆ ನೀರ್ ಗಳನ್ನು ಕಾಣಿಸುತ್ತಿದ್ದೇವೆ.

ಇಲ್ಲಿ ವಾಲ್ವೋಲಿನ್ ಇಂಜಿನ್ ಆಯಿಲ್ ಅಂತ ಬರೆದಿದ್ದಾರೆ.

ಇಲ್ಲಿ ಒ ಎರಡು ಚೇರ್ ಗಳನ್ನು ಕಾಣಿಸುತ್ತಿದೆ.

ಆ ಬಿಲ್ಡಿಂಗಿನ ಮುಂದುಗಡೆ ಬೈಕ್ಸ್ ಗಳನ್ನು ನಿಂತಿದ್ದಾ--

ಸೈಡಿ ನಲ್ಲಿ ಪೆಟಿಎಂ ದು ಒಂದು ಇದು ಇದೆ ಮತ್ ಅದ್ರು ತಳಗಡೆ ಪೆನ್ನ ನ ಬಾಕ್ಸ್ ಅನ್ನು ಇಕ್ಕಿದ್ದಾರೆ.

ಈ ಭಾವಚಿತ್ರದಲ್ಲಿ ಒಂದು ಬೈಲ್ ಗಾಡಿ ಇದೆ.

ಇಲ್ಲಿ ಒಳಗಡೆ ವಿವಿಧ ರೀತಿಯ ಬೈಕ್ಸ್ ಗಳನ್ನು ಕಾಣಿಸುತ್ತ್--

ಮತ್ತು ಹಿಂದೆ ಇಬ್ಬರು ಮನುಷ್ಯರು ಕೂತಿದ್ದಾರೆ ಚೇರಿನ ಮೇಲೆ--

ಮತ್ತು ಇಲ್ಲಿ ಬಹಳಷ್ಟು ರೀತಿಯ ಡ್ರೆಸ್ ಗಳನ್ನು ಕಾಣಿಸುತ್ತಾರೆ.

ಇದೊಂದು ಲಾರ್ಜ್ ಪ್ರಭು ಜವರೀಸ್ ಅಂತ.

ಇದು ಒಂದು ಕಾರ್ಖಾನೆ ಅನ್ನು ಕಾಣಿಸುತ್ತಿದೆ.

ಈ ಕಾರ್ಖಾನೆಯ ಒಳಗಡೆ ಕೆಲಸ ಮಾಡುವ ಎಲ್ಲಾ ಜನರು ಹೊಂದುತಲ್ ನಿಂತಿದ್ದಾರೆ.

ಮತ್ತು ಹಿಂದಗಡೆ ವಿವಿಧ ರೀತಿಯ ಸಾಮಾನ್ಸುಗಳನ್ನು ಕಾಣಿಸುತ್ತಿದ್ದೇವೆ.

ಮತ್ತು ರೈಟ್ ಸೈಡಿ ನಲ್ಲಿ ಬಹಳಷ್ಟು ವಸ್ತುಗಳನ್ನು ಕಾಣುತ್ತಿದೆ.

ಮತ್ತು ರೈಟ್ ಸೈಡಿನಲ್ಲಿ ಒಂದು ಬಕಿಟನ್ನು ಕಾಣುತ್ತಿದೆ.